ಭಜನೆಯನ್ನು ಮುಂದಕ್ಕೆ ಹಾಕಿದ್ದಾರೆ ಪಕ್ಕದಲ್ಲಿ ಮೆಟ್ಟಿಲು ಇರುವುದನ್ನು ನಾವು ನೋಡಬಹುದು ಇ ಮೆಟ್ಟಲಿನ ಮೇಲೆ ಹತ್ತಿಕೊಂಡು--

ಅದೆ ಕಲ್ಲಿನಿಂದಲೇ ನಿರ್ಮಾಣವಾಗಿರುವ ಕೇಂದ್ರ. ಇದು ನೋಡಲು ಸುಂದರವಾಗಿ ಕಾಣುತ್ತಿದೆ. ಅಲ್ಲಿ ಹಸಿರುಗಳು ಇಲ್ಲ ಆದರೂ ಸುಂದರ--